ಈಗ ಹೆಚ್ಚಿನ ಪಾರ್ಕ್ ಗಳಲ್ಲಿ ಈ ರೀತಿ ವ್ಯಾಯಾಮ ಮಾಡಲಿಕ್ಕೆ ಸಾಧನಗಳನ್ನ ಅಳವಡಿಸಲಾಗಿದೆ ನಾವು ಜಿಮ್ ಗೆ ಹೋಗಿ ಏನ್ ಏನ್ ಮಾಡ್ತೀವೋ ಅದರ ಹೆಚ್ಚಿನ ಪಾಲು ಇಲ್ಲೆ ಬಂದು ನಾವು ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ.

ಬಸ್ ನಿಲ್ದಾಣ ನಮಗೆ ಈ ಚಿತ್ರದಲ್ಲಿ ಕಾಣತ್ತಾ ಇರುವಂತದ್ದು ಮೂರು ಕೆ.ಎಸ್‌.ಆರ್‌.ಟಿ.ಸಿ. ಬಸ್‌ಗಳು ಇಲ್ಲಿ ಸಾಲಾಗಿ ನಿಂತಿದೆ ಒಂದರ ಪಕ್ಕ ಒಂದು. ಒಂದಷ್ಟು ಪ್ರಯಾಣಿಕರು ಬಸ್‌ ನಿಂದ ಇಳಿತಿದರೆ ಮತ್ತೆ ಕೆಲವರು ಬಸ್ಸಿಗೆ ಹತ್ಲಿಕ್ಕೆ ಹೋಗುತಿರೋದನ್ನ ಕೂಡ ನಾವು ಕಾಣಬಹುದು.

ಇಲ್ಲಿ ಇಬ್ಬರು ದೋಣಿಯನ್ನು ನಡೆಸ್ತಾ ಇರೋದನ್ನ ನಾವು ನೋಡತ್ತಾಯಿದೀವಿ ಸ್ಪೋರ್ಟಿಂಗ್ ಬೋಟ್ ತರ ಕಾಣಸ್ತಿದೆ ಕಾಯಾಕಿಂಗ್ ರೀತಿ ಇದನ್ನ ಇಬ್ಬರು ಅಹ್ ಹುಟ್ಟುಅನ್ನ ಹಾಕುತ್ತ ನಡೆಸಿಕೊಂಡು ಹೋಗತ್ತಾ ಇರೋದನ್ನ ನಾವ ಇಲ್ಲಿ ಕಾಣಬಹುದು.

ಯಾವುದೋ ಸಮಸ್ಯೆ ಕಾರಣದಿಂಧಲೋ ಅಲ್ಲಿ ತಂದು ನಿಲ್ಲಿಸಿದ್ದಾರೆ ಹಾಗೆ ಕೆಲಸ ಕೂಢ ಆಗುತ್ತಾ ಇದೆ ಈ ತರಹದ ಕಾರ್‌ ಗ್ಯಾರೇಜ್‌ನಲ್ಲಿ ಸಣ್ಣ ಪುಟ್ಟ ರಿಪೇರಿಗಳನ್ನು ಕೂಡ ಮಾಡಲಾಗುತ್ತದೆ.

ಚಿತ್ರದಲ್ಲಿ ನಮಗೆ ಒಂದು ಚೆಕ್ ಡ್ಯಾಂ ಕಾಣಿಸುತ್ತಿದೆ ಒಂದು ಕಿರು ಅಣೆಕಟ್ಟುಇಲ್ಲಿ ಕ್ರಿಸ್ಟ್ ಗೇಟ್ ಗಳನ್ನ ಹಾಕಲಾಗಿದೆ ಹಾಗೆ ನೀರಿನ ಹರಿವು ಕೂಡ ಕಡಿಮೆ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಕಾರ್ ಗ್ಯಾರೇಜ್‌ ಕಾಣಿಸ್ತಾ ಇದೆ‌ ಅದರ ಮುಂದುಗಡೆ ಬಹಳಷ್ಟು ಕಾರುಗಳನ್ನು ನಿಲ್ಲಿಸಲಾಗಿದೆ.